c ಮತ್ತು c ನಲ್ಲಿ ರಿಲೇಶನಲ್ ಆಪರೇಟರ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ಅಂಶಗಳು160 ರಿಲೇಶನಲ್ ಆಪರೇಟರ್ ಗಳಾದ ಲೆಸ್ ದ್ಯಾನ್ ಉದಾಹರಣೆಗೆ a ಲೆಸ್ ದ್ಯಾನ್ b ಗ್ರೇಟರ್ ದ್ಯಾನ್ ಉದಾಹರಣೆಗೆ a ಗ್ರೇಟರ್ ದ್ಯಾನ್ b ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಉದಾಹರಣೆಗೆ a ಲೆಸ್ ದ್ಯಾನ್ ಆರ್ ಈಕ್ವಲ್ ಟು b ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಉದಾಹರಣೆಗೆ a ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು b ಈಕ್ವಲ್ ಟು ಉದಾಹರಣೆಗೆ aಈಕ್ವಲ್ ಟು b ನಾಟ್ ಈಕ್ವಲ್ ಟು ಉದಾಹರಣೆಗೆ a ನಾಟ್ ಈಕ್ವಲ್ ಟು b ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ನ1110 ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ
ರಿಲೇಶನಲ್ ಆಪರೇಟರ್ ಗಳನ್ನು ಇಂಟಿಜರ್ ಮತ್ತು ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಗಳನ್ನು ಹೋಲಿಸಲು ಬಳಸುತ್ತೇವೆ
ರಿಲೇಶನಲ್ ಆಪರೇಟರ್ ಗಳನ್ನು ಉಪಯೋಗಿಸಿದ ಎಕ್ಸ್ಪ್ರೆಶನ್ ಗಳು ಫಾಲ್ಸ್ ಇದ್ದಲ್ಲಿ ಸೊನ್ನೆಯನ್ನು ಮತ್ತು ಟ್ರು ಇದ್ದಲ್ಲಿ ಒಂದನ್ನು ಕೊಡುತ್ತದೆ
ಈಗ ನಾನು ರಿಲೇಶನಲ್ ಆಪರೇಟರ್ ಗಳನ್ನು c ಪ್ರೊಗ್ರಾಮ್ ನ ಸಹಾಯದಿಂದ ವಿವರಿಸುತ್ತೇನೆ
ನಾನೀಗಾಗಲೇ ಪ್ರೊಗ್ರಮ್ ಅನ್ನು ಬರೆದಿದ್ದೇನೆ
ಹಾಗಾಗಿ ನಾನು ಎಡಿಟರ್ ಅನ್ನು ಒಪನ್ ಮಾಡಿ ಕೋಡ್ ಅನ್ನು ವಿವರಿಸುತ್ತೇನೆ
ಮೊದಲು ಎರಡು ವೇರ್ರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡೋಣ a ಮತ್ತು ಬ್
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಯೂಸರ್ ಗೆ a ಮತ್ತು b ಗಳ ಮೌಲ್ಯವನ್ನು ಕೊಡಲು ತಿಳಿಸುತ್ತದೆ
ಈ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ a ಮತ್ತು b ಗಳ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ
ಈಗ ಗ್ರೇಟರ್ ದ್ಯಾನ್ ಆಪರೇಟರ್ ಅನ್ನು ಉಪಯೋಗಿಸೋಣ
ಈ ಆಪರೇಟರ್ ತನ್ನ ಎರಡೂ ಬದಿಯ ಆಪರೇಟರ್ ಗಳನ್ನು ಹೋಲಿಸುತ್ತದೆ
a ಯು b ಗಿಂತ ದೊಡ್ಡದಿದ್ದರೆ ಇದು ಟ್ರು ಎಂದು ಕೊಡುತ್ತದೆ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಮೇಲಿನ ಕಂಡೀಶನ್ ಟ್ರು ಇದ್ದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತದೆ
ಮೇಲಿನ ಕಂಡೀಶನ್ ಫಾಲ್ಸ್ ಇದ್ದರೆ ಇದು ಎಕ್ಸಿಕ್ಯೂಟ್ ಆಗುವುದಿಲ್ಲ
ನಂತರ ಕಂಟ್ರೋಲ್ ಮುಂದಿನ ಸ್ಟೇಟ್ಮೆಂಟ್ ಗೆ ಹೋಗುತ್ತದೆ
ಈಗ ಲೆಸ್ ದ್ಯಾನ್ ಆಪರೇಟರ್ ಬಗೆಗೆ ತಿಳಿಯೋಣ
ಇದೂ ಕೂಡ ಆಪರಂಡ್ ಗಳನ್ನು ಹೋಲಿಸುತ್ತದೆ
a ಯು b ಗಿಂತ ಚಿಕ್ಕದಿದ್ದರೆ ಇದು ಟ್ರು ಎಂದು ಕೊಡುತ್ತದೆ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಮೇಲಿನ ಕಂಡೀಶನ್ ಟ್ರು ಇದ್ದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತದೆ
ಇಲ್ಲದಿದ್ದರೆ ಇದು ಎಕ್ಸಿಕ್ಯೂಟ್ ಆಗುವುದಿಲ್ಲ
ಕೋಡ್ ಅನ್ನು ಇಲ್ಲಿಯವರೆಗೆ ಎಕ್ಸಿಕ್ಯೂಟ್ ಮಾಡೋಣ
ಕೆಳಗಿನವುಗಳನ್ನು ಮೊದಲು ಕಮೆಂಟ್ ಮಾಡಿ
ಸ್ಲ್ಯಾಶ್ ಅಸ್ಟರಿಕ್ಸ್ ಅಸ್ಟರಿಕ್ಸ್ ಸ್ಲ್ಯಾಶ್ ಎಂದು ಟೈಪ್ ಮಾಡಿ
ಸೇವ್ ಒತ್ತಿ
ನಾನು ನನ್ನ ಫೈಲ್ ಅನ್ನು ರೆಲೇಶನಲ್ ಡಾಟ್ ಸಿ ಎಂದು ಸೇವ್ ಮಾಡಿದ್ದೇನೆ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ ರಿಲೇಶನಲ್ ಡಾಟ್ ಸಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಆರ್ ಇ ಎಲ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಆರ್ ಇ ಎಲ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ನಾನು a ಗೆ ಎಂಟು ಎಂದೂ b ಗೆ ಮೂರು ಎಂದು ಕೊಡುತ್ತೇನೆ
ಏಟ್ ಈಸ್ ಗ್ರೇಟರ್ ದ್ಯಾನ್ ಥ್ರೀ ಎಂದು ಔಟ್ ಪುಟ್ ತೋರಿಸುತ್ತದೆ
ನೀವು ಇದೇ ಕೋಡ್ ಅನ್ನು a ಮತ್ತು b ಗೆ ಬೇರೆ ಮೌಲ್ಯಗಳನ್ನು ಕೊಟ್ಟು ಎಕ್ಸಿಕ್ಯೂಟ್ ಮಾಡಲು ಪ್ರಯತ್ನಿಸಬಹುದು
ಕೋಡ್ ಗೆ ಹಿಂದಿರುಗಿ
ಇಲ್ಲಿಂದ ಕಮೆಂಟ್ ಅನ್ನು ಡಿಲೀಟ್ ಮಾಡಿ ಮತ್ತು ಇಲ್ಲಿ ಟೈಪ್ ಮಾಡಿ
ಈಗ ನಾವು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆಪರೇಟರ್ ಬಗೆಗೆ ತಿಳಿಯೋಣ
ಈ ಆಪರೇಟರ್ ತನ್ನ ಎರಡೂ ಬದಿಯ ಆಪರೇಟರ್ ಗಳನ್ನು ಹೋಲಿಸುತ್ತದೆ
a ಯು b ಗಿಂತ ಚಿಕ್ಕದು ಅಥವಾ ಸಮವಾಗಿದ್ದರೆ ಇದು ಟ್ರು ಎಂದು ಕೊಡುತ್ತದೆ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಮೇಲಿನ ಕಂಡೀಶನ್ ಟ್ರು ಇದ್ದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತದೆ
ಮೇಲಿನ ಕಂಡೀಶನ್ ಫಾಲ್ಸ್ ಇದ್ದರೆ ಇದು ಎಕ್ಸಿಕ್ಯೂಟ್ ಆಗುವುದಿಲ್ಲ
ನಂತರ ಕಂಟ್ರೋಲ್ ಮುಂದಿನ ಸ್ಟೇಟ್ಮೆಂಟ್ ಗೆ ಹೋಗುತ್ತದೆ
ಮುಂದಿನ ಆಪರೇಟರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದು a ಮತ್ತು b ಗಳನ್ನು ಹೋಲಿಸಿ a ಯು b ಗಿಂತ ದೊಡ್ಡದು ಅಥವಾ ಸಮವಾಗಿದ್ದರೆ ಟ್ರು ಎಂದು ಕೊಡುವುದು
ಕಂಡೀಶನ್ ಟ್ರು ಆಗಿದ್ದರೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ
ಈಗ ಇಲ್ಲಿಯವರೆಗೆ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಸೇವ್ ಅನ್ನು ಒತ್ತಿ
ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಎಕ್ಸಿಕ್ತ್ಯೂಟ್ ಮಾಡಿ
ನಾನು a ಗೆ ಎಂಟು ಮತ್ತು b ಗೆ ಮೂರು ಎಂದು ಕೊಡುತ್ತೇನೆ
ಏಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಥ್ರೀ ಎಂದು ಔಟ್ ಪುಟ್ ತೋರಿಸುತ್ತದೆ
ಉಳಿದ ಕೋಡ್ ಗೆ ಹಿಂದಿರುಗೋಣ
ಇಲ್ಲಿ ಮತ್ತು ಇಲ್ಲಿಂದ ಮಲ್ಟಿಲೈನ್ ಕಮೆಂಟ್ ಅನ್ನು ಡಿಲೀಟ್ ಮಾಡಿ
ಈಗ ನಾವು ಈಕ್ವಲ್ ಟು ಆಪರೇಟರ್ ಬಗೆಗೆ ತಿಳಿಯೋಣ
ಇದನ್ನು ಸೂಚಿಸಲು ಎರಡು ಈಕ್ವಲ್ ಸೈನ್ ಬರೆಯುತ್ತಾರೆ
ಎರಡೂ ಆಪರಂಡ್ ಗಳೂ ಸಮವಾಗಿದ್ದಲ್ಲಿ ಈ ಆಪರೇಟರ್ ಟ್ರು ಎಂದು ಕೊಡುತ್ತದೆ
a ಮತ್ತು b ಎರಡೂ ಸಮವಾಗಿದ್ದರೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ
ಇಲದಿದ್ದರೆ ಕಂಟ್ರೋಲ್ ಮುಂದಿನ ಸ್ಟೇಟ್ಮೆಂಟ್ ಗೆ ಹೋಗುತ್ತದೆ
ಹೀಗೆಯೇ ನಾಟ್ ಈಕ್ವಲ್ ಟು ಆಪರೇಟರ್ ಕೂಡಾ ಇದೆ
ಎರಡೂ ಆಪರಂಡ್ ಗಳೂ ಸಮವಾಗಿಲ್ಲದಿದ್ದಲ್ಲಿ ಈ ಆಪರೇಟರ್ ಟ್ರು ಎಂದು ಕೊಡುತ್ತದೆ
a ಯು b ಗೆ ಸಮವಾಗಿಲ್ಲದಿದ್ದಲ್ಲಿ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ
ಪ್ರೊಗ್ರಾಮ್ ನ ಅಂತ್ಯಕ್ಕೆ ಬರೋಣ
ರಿಟರ್ನ್ ಝೀರೋ ಎಂದು ಟೈಪ್ ಮಾಡಿ
ಸೇವ್ ಒತ್ತಿ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮತ್ತು ಎಕ್ಸಿಕ್ಯೂಟ್ ಮಾಡಿ
aಗೆ ಎಂಟು ಮತ್ತು b ಗೆ ಮೂರು ಎಂದು ಮೌಲ್ಯಗಳನ್ನು ಕೊಡಿ
ಔಟ್ ಪುಟ್ ಸ್ಕ್ರೀನ್ ನ ಮೇಲೆ ಕಾಣುತ್ತದೆ
ಏಟ್ ಈಸ್ ನಾಟ್ ಈಕ್ವಲ್ ಟು ಥ್ರೀ
ಇಲ್ಲಿಯವರೆಗೆ ರಿಲೇಶನಲ್ ಆಪರೇಟರ್ ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡಿದೆವು
ಈ ಕೋಡ್ ಅನ್ನು ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟು ಎಕ್ಸಿಕ್ಯೂಟ್ ಮಾಡಿ ಪ್ರಯತ್ನಿಸಿ
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಬರೆಯುವುದು ಸುಲಭ
ಸಿಂಟ್ಯಾಕ್ಸ್ ನಲ್ಲಿ ಕೆಲವು ವ್ಯತ್ಯಾಸಗಳಿವೆ
ನಾನೀಗಾಗಲೇ c ನಲ್ಲಿ ಕೋಡ್ ಅನ್ನು ಬರೆದ್ದಿದ್ದೇನೆ
ರಿಲೇಶನಲ್ ಆಪರೇಟರ್ಸ್ ಇನ್ c ಎಂಬ ಪ್ರೊಗ್ರಾಮ್ ಗೆ ಕೋಡ್ ಇಲ್ಲಿದೆ
ಹೆಡರ್ ನಲ್ಲಿ ವ್ಯತ್ಯಾಸವಿರುವುದನ್ನು ಗಮನಿಸಬಹುದು ಮತ್ತು ಇಲ್ಲಿ ಯೂಸಿಂಗ್ ಸ್ಟೇಟ್ಮೆಂಟ್ ಕೂಡಾ ಇದೆ
cನಲ್ಲಿ ಸಿ ಔಟ್ ಎಂಬುದು ಔಟ್ ಪುಟ್ ಸ್ಟೇಟ್ಮೆಂಟ್ ಆಗಿದೆ ಮತ್ತು ಸಿ ಇನ್ ಎಂಬುದು cನ ಇನ್ಪುಟ್ ಸ್ಟೇಟ್ಮೆಂಟ್ ಆಗಿದೆ
ಹಾಗಾಗಿ ಈ ವ್ಯತ್ಯಾಸಗಳನ್ನು ಹೊರತು ಪಡಿಸಿ ಎರಡೂ ಕೋಡ್ ಗಳು ಒಂದೇತೆರನಾಗಿವೆ
ಸೇವ್ ಅನ್ನು ಒತ್ತಿ
ಫೈಲ್ ಅನ್ನು ಡಾಟ್ ಸಿಪಿಪಿ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ನಾನು ನನ್ನ ಫೈಲ್ ಅನ್ನು ರಿಲೇಶನಲ್ ಡಾಟ್ ಸಿಪಿಪಿ ಎಂದು ಸೇವ್ ಮಾಡಿದ್ದೇನೆ
ಕೋಡ್ ಅನ್ನು ಕಂಪೈಲ್ ಮಾಡೋಣ
ಟರ್ಮಿನಲ್ ಅನ್ನು ಒಪನ್ ಮಾಡಿ g relationalಸಿಪಿಪಿ o ರೆಲ್1 ಜಿ ರಿಲೇಶನಲ್ ಡಾಟ್ ಸಿಪಿಪಿ ಸ್ಪೇಶ್ ಮೈನಸ್ ಒ ಸ್ಪೇಸ್ ಆರ್ ಇ ಎಲ್ ಒನ್ ಎಂದು ಟೈಪ್ ಮಾಡಿ
ಎಕ್ಸೆಕ್ಯೂಟ್ ಮಾಡಲು rel1 ಡಾಟ್ ಸ್ಲ್ಯಾಶ್ ಆರ್ ಇ ಎಲ್ ಒನ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ನಾನು a ಗೆ ಎಂಟು ಎಂದೂ b ಗೆ ಮೂರು ಎಂದೂ ಮೌಲ್ಯಗಳನ್ನು ಕೊಡುತ್ತೇನೆ
ಔಟ್ ಪುಟ್ ತೋರಿಸುತ್ತದೆ
ಔಟ್ ಪುಟ್ c ಪ್ರೊಗ್ರಾಮ್ ನ ಔಟ್ ಪುಟ್ ನಂತೆಯೇ ಇರುವುದನ್ನು ನೋಡಬಹುದು
ಈಗ ಸಾಮಾನ್ಯವಾಗಿ ನಮಗೆ ಬರುವ ಎರರ್ ಅನ್ನು ನೋಡೋಣ
ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಎರಡು ಈಕ್ವಲ್ ಸೈನ್ ನ ಬದಲು ಒಂದೇ ಈಕ್ವಲ್ ಸೈನ್ ಬರೆದೆವು ಎಂದೆಣಿಸಿ
ಸೇವ್ ಅನ್ನು ಒತ್ತಿ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ
ಇಲ್ಲಿ ಥ್ರೀ ಈಸ್ ಈಕ್ವಲ್ ಟು ಥ್ರೀ ಎಂದು ತೋರಿಸುತ್ತಿದೆ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇದರ ಕಾರಣ ಇಲ್ಲಿ ಇರುವುದು ಅಸೈನ್ಮೆಂಟ್ ಆಪರೇಟರ್
ಹಾಗಾಗಿ b ಯ ಮೌಲ್ಯ a ಗೆ ಕೊಡಲಾಗಿದೆ
ಈಗ ಈ ಎರರ್ ಅನ್ನು ಸರಿಪಡಿಸೋಣ
ಇನ್ನೊಂದು ಈಕ್ವಲ್ ಸೈನ್ ಅನ್ನು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ
ಈಗ ಔಟ್ ಪುಟ್ ಸರಿಯಾಗಿದೆ
ಈಗ ಟ್ಯುಟೋರಿಯಲ್ ನ ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 ರಿಲೇಶನಲ್ ಆಪರೇಟರ್ ಗಳಾದ ಲೆಸ್ ದ್ಯಾನ್ ಉದಾಹರಣೆಗೆ a ಲೆಸ್ ದ್ಯಾನ್ b ಗ್ರೇಟರ್ ದ್ಯಾನ್ ಉದಾಹರಣೆಗೆ a ಗ್ರೇಟರ್ ದ್ಯಾನ್ b ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಉದಾಹರಣೆಗೆ a ಲೆಸ್ ದ್ಯಾನ್ ಆರ್ ಈಕ್ವಲ್ ಟುb ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಉದಾಹರಣೆಗೆ aಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು b ಈಕ್ವಲ್ ಟು ಉದಾಹರಣೆಗೆ a ಈಕ್ವಲ್ ಟು b ನಾಟ್ ಈಕ್ವಲ್ ಟು ಉದಾಹರಣೆಗೆ a ನಾಟ್ ಈಕ್ವಲ್ ಟು b ಮೂರು ವಿದ್ಯಾರ್ಥಿಗಳ ಅಂಕವನ್ನು ಇನ್ಪುಟ್ ಆಗಿ ಪಡೆದು ಅವನ್ನು ಹೋಲಿಸಿ ಯಾವ ವಿದ್ಯಾರ್ಥಿಯು ಹೆಚ್ಚು ಅಂಕವನ್ನು ಪಡೆದಿದ್ದಾನೆ ಎಂದು ಕಂಡುಹಿಡಿದುಇಬ್ಬರು ಅಥವಾ ಹೆಚ್ಚು ಜನ ಸಮಾವಾದ ಅಂಕವನ್ನು ಪಡೆದಿದ್ದಾರೆಯೇ ಎಂದು ಪರಿಶೀಲಿಸಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿcontactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದುರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು